ಈ ಸಿಗಡಿ ಮೀನು ತಿಂದ ಆರೋಗ್ಯಕ್ಕೆ ಬಾಳ್ ಚಲೋ ಪ್ರೊಟೀನ್ ಬಾಳ ಇರ್ತವೆ ಇದರಾಗೆ.

ಧಾರಾವಾಡದಾಗೆ ಅಭ್ಯಾಸಕ್ಕಂತಾನೇ ಬಾಳ ಜನ ಓಲೈಸಿ ಬರ್ತಾರೆ.

ಕತೆ ಕಾದಂಬರಿ ನೂ ಇರ್ತಾವು.

ಬಸ್ ಗಿಂತನೂ ಕಡಿಮೆ ಮೊತ್ತದಾಗ ರೈಲ್ವೆ ರೈಲ್ವೆ ಇರ್ತಾವು.

ಇಲ್ಲೇ ಬ್ರ ಇದನ್ನ ಮಾರ್ತಾರ ಎಲೆಕ್ಟ್ರಿಕ್ ಸಾಮಾನುಗಳನ್ನ.

ಈದು ಮಂಗಳೂರು ಎಲ್ಲಿ ಕರಾವಳಿ ಪ್ರದೇಶ ಇದಾವು ಅಲ್ಲಿಂದ ಮೀನು ಬರ್ತಾವು ಅಲ್ಲಿಂದಾನೆ ಡೈರೆಕ್ಟಾಗಿ ಗ್ರಾಹಕರ ಮನೆಗೆ ಸೇರ್ತತೇ ಇಲ್ಲಿಂದ --

ಇಲ್ಲಿ ಸ್ಕೂಟಿ ಸಿಕ್ತವು ಬೈಕ್ ಸಿಕ್ತವು ಯಾಹ್ಮಃ ರೇಸಿಂಗ್ ಬೈಕು ಸಿಕ್ತವು. ಇದು--

ಇದು ಕೈಪಲ್ಯ ಬಜಾರ್ ಕೈಪಲ್ಯ ಬಜಾರ್ ಒಳಗೆ ರೈತರು ಬೆಳದಿದ್ ಎಲ್ಲ ಆಗಾಗ ಫ್ರೆಶ್ ಆಗಿ ಕಳಸ್ತಾರೆ.

ಜಿಮ್ ಮಾಡುವುದರಿಂದ ವಯಸು ಆದ್ಮೇಲೆ ಕೂಡ ಬಾಡಿ ಗಟ್ಟಿ ಯಾಗಿ ಇರ್ತತಿ .

ಮತ್ತು ಫ್ಯಾಟ್ ಗೀಟ್ ಎಲ್ಲ ಇಳಿದು ತೆಳ್ಳೆ ಆಗಿ ಬಾರಿ ಲುಕ್ ಅಂತರ ಗಿಚ್ ಅದು ಜಿಮ್ .

ಸಲಗರ ಚಾ ರಿ ಪ ಸಲಗರ ಚಾ ಬಾರಿ ಇರ್ತತು ಸಲಗರ ಚಾ ನಾವು--

ಜನರು ಯಾವಾಗ್ ಬೇಕಾದ್ರೆ ಅವಾಗ್ ಅಹ್ ದುಡ್ಡ್ ನ ತಾಕೋಬೋದು.

ಬ್ಯಾಂಕ್ ಲೀನ್ ಇಲ್ಲಿ ಲೋನ್ ಕೊಡ್ತಾರಾ ಎಲ್ಲ ತರಹದ ಸೌಲಭ್ಯನು ಇಟ್ಟರ.

ಎಲ್ಲೂ ಕರೆಂಟ್ ಹೋಗಿಲ್ಲ ಏನು ಇಲ್ಲ ಜನ ಜಂಗುಳಿ ಎಲ್ಲ ಬೆಳಕಲ್ಲಿ ಐತೆ. ಅವಾಗ್ ಎಲ್ಲ ತೊಂದರೆ ಇತ್ತು ಈಗೆಲ್ಲ ಆತರ ಇಲ್ಲ ಎಲ್ಲಕಡೆ ಕರೆಂಟ್ ಐತೆ.